ಒಬ್ಬ ವ್ಯಕ್ತಿ ಇಲ್ಲಿ ಸೈಕಲ್ ನ್ನು ಖರೀದಿಸಿದ್ದಾನೆ ಅವನು ಇಲ್ಲಿ ಪ್ಯಾಸೆಂಜರ್ ಹಾಕೊಂಡ ಹೋಗುವಂತ ಅ ಸೈಕಲ್ ಆಗಿರುತ್ತದೆ ಮತ್ತು ಮೇಲ್ಗಡೆ ಒಬ್ಬ ಮಹಿಳೆ ನಿಂತಿದ್ದಾರೆ.

ಇಲ್ಲಿ ಒಂದು ದ್ವಾರ ಬಾಗಿಲಿದೆ ಮತ್ತು ಅದರ ಮೇಲ್ಗಡೆ ಸಹ ಎರಡು ಖಾನೆಗಳಿವೆ.

ಇದು ಹಸಿರು ಮತ್ತು ಹಳದ್ ಹಳದಿ ಬಣ್ಣದ ಆಕಾರದಲ್ಲಿದೆ ಮತ್ತು ಕರಿ ಕಲರ್ ನ ಟೈಯರ್ ಸಹ ಇದೆ.

ಇದು ಒಂದು ಹಳ್ಳಿ ವಾತಾವರಣದ ಗುಡಿಸಲು ಆಗಿರುತ್ತದೆ ಇಲ್ಲಿ ಹಲವಾರು ಮರಗಳಿವೆ.

ಬಿಳಿ ಮತ್ತು ನೀಲಿ ಆಕಾರದ ಒಂದು ಪದರೆ ಕಾಣ್ತಾಯಿದೆ ಮತ್ತು --

ಮತ್ತೊಂದು ಕಾರು ಸಹ ಹಿಂಗೆ ಹೋಗ್ತಾ ಇದೆ.

ಉ ಇಬ್ಬರು ವ್ಯಕ್ತಿಗಳು ಇಲ್ಲಿ ಒಬ್ಬ ಕಡೆ ನಿಂತಿದ್ದಾ--

ಇದು ಕೆಂಪು ಮತ್ತು ಬಿಳಿ ಆಕಾರದ ಕಲ್ಲುಗಳನು ಜೋಡಿಸಿದ್ದಾ--

ಇಲ್ಲಿ ಕಾರುಗಳು ಮತ್ತು ರಿಪೇರಿಯನ್ನು ಮಾಡುತ್ತಾ--

ಉಫ್ ಒಂದು ಟಿ_ಸಿ ಸಹ ಇಲ್ಲಿ ಕಾಣ್ತಾ--

ಅವು ಪಿಲ್ಲರಿ ನ ಆಕಾರದಲ್ಲಿದೆ ಮತ್ತು ಬಾಳೆಗಿಡ ಸಹ ಇಲ್ಲಿ ಕಾಣ್ತಾ ಇದೆ.

ಇದು ಯಾವುದೋ ಒಂದು ಕಾಲೇಜು ಮತ್ತು ಯಾವುದೋ ಒಂದು ಸಂಸ್ಥೆ ಆಗಿರಬಹುದು ಅಂತ ಹೇಳಬಹುದು ಇದು--

ಮತ್ತು ನೀಲಿ ಆಕಾರದ ಗ್ಲಾಸ್ ಸಹ ಇಲ್ಲಿ ನಿಂತಿದೆ ಮ--

ಇದೆ ಸಣ್ಣ ಸಣ್ಣ ಮರಗಳು ದೊಡ್ಡ ದೊಡ್ಡ ಮರಗಳು ಸಹ ಇಲ್ಲಿ ಇವೆ.

ಇದು ಒಂದು ಸ್ಕೂಲ್ ಆಗಿರುತ್ತೆ ಇಲ್ಲಿ ಅವರಿಗೆ ಪ್ರಾಜೆಕ್ಟ್ ವರ್ಕ್ ಮಾಡಲು ಕುಳಿತುಕೊಂಡಿದ್ದಾರೆ.

ಮತ್ತು ಮೇಡಂ ಸಹ ಇಲ್ಲಿ ಕುಳಿತಿದ್ದಾರೆ.

ಮತ್ತು ಹಿಂದಗಡೆ ಗ್ರಿಲ್ಲಿನ ವ್ಯವಸ್ಥೆ ಕೂಡ ದೊಡ್ಡ ದೊಡ್ಡ ಕಿಟಕಿಯ ವ್ಯವಸ್ಥೆ ಕೂಡ ಇಲ್ಲಿ ಇದೆ.

ಇದು ಒಂದು ಐಡಿಯಾ ಎಂಬ ಸಿಮ್ ಇನ ಅಂಗಡಿಯಗಿರುತ್ತದೆ.

ಮತ್ತು ಒಂದು ದುಂಡಾಕರದ ರೈಲು ಸಹ ಇಲ್ಲಿ ನಿರ್ಮಿಸಿದ್ದಾರೆ.

ಮತ್ತು ನೀಲಿ ಆಕಾರದ ಮನೆಯನ್ನು ಇಲ್ಲಿ ನಿರ್ಮಿಸಿದ್ದಾರೆ.

ಮತ್ತು ಇದು ವೈಟ್ ಬಣ್ಣದ ಗೋಡೆಯನ್ನು ಹೊಂದಿರುತ್ತೆ.

ಮತ್ತು ಅ ಅ ನೆಲ್ಲಿನ ಚೀಲ ಸಹ ಇಲ್ಲಿ ಕಾಣ್ತಾ ಇವೆ.

ಇದು ಒಂದು ಕ ಅ ಜ ಚೈನವನ್ನು ಸಹ ಹಾಕಿದ್ದ--

ಮತ್ತು ಹಲವಾರು ವ್ಯಕ್ತಿಗಳು ಇಲ್ಲಿ ನಿ ನಿಂತಿದ್ದಾರೆ.

ಒಂದು ಸ್ಕೂಟಿ ಯ ಒಂದು ಶೋರೂಮ್ ಆಗಿರುತ್ತದೆ.

ಮತ್ತು ಅವನ ಖರೀದಿ ಮಾಡಲು ಒಳಗೆ ಹೋಗ್ತಾ ಇದ್ದಾ--

ಈ ಅಂಗಡಿ ಎ ಒನ್ ಎನ್_ಜೆ ಆ ಎನ್ ಎನ್_ಜೆ_ಬಿ ಪಾರ್ಲರ್ ಎಂದು ಹೇಳಬಹುದು.

ಸೈಕಲ್ ಗಳು ಮತ್ತು ಬೈಕ್ ಗಳು ಮತ್ತು ಫ್ಯಾನಿನ ಅಂಗ್ಡಿ ಸಹ ಅದರ ಪಕ್ಕದಲ್ಲಿ ಇದೆ.

ಮತ್ತು ಒಂದು ಬಿಳಿ ಆಕಾರದ ಒಂದು ಯಾವುದೋ ಒಂದು ಶೆಡ್ ಕಾಣ್ತಾ ಇದೆ.

ಇಲ್ಲಿ ಆಟೋ ಸರ್ವಿಸ್ ಆಗುತ್ತೆ ಎಂಬ ಪರಿಕಲ್ಪನೆ ನಮಗೆ--

ಇದು ಒಂದು ಬಸ್ ಸ್ಟಾಂಡ್ ಆಗಿರುತ್ತದೆ.

ಪಿ_ಎಸ್_ಆರ್_ಟಿ_ಸಿ ಎಂಬ ಬಸ್ ಸ್ಟಾಂಡ್ --

ಮತ್ತು ದೂರದಲ್ಲಿ ದೊಡ್ಡ ದೊಡ್ಡ ಮರಗಳು ಸಹಾ ಕಾಣ್ತ----

ನಮ್ಮತ್ತು ಬಸ್ ಸ್ಟಾಂಡ್ ಸುಂದರವಾದಂತಹ ಬಸ್ ಸ್ಟ್ಯಾಂಡ್ ಆಗಿರುತ್ತೆ.

ಇದು ಒಂದು ಕುರಿ ಮೆಸಲು ಹಾಕುವಂತ ಚಪ್ಪಲಿಗಳಗಿರುತ್ತಾವೆ.